ಅವರ ಅದ್ವೆರ್ಟಿಸೆಮೆಂಟ್ ಹಾಕ್ತಾ ಇದ್ದಾರೆ ನೋಡಿದ್ರೆ ಬ್ಯಾಂಕಿನಾಗೆ ಕಾಣ್ತಾ ಇದೆ.

ಇದನ್ನು ನೋಡಿ ಇಲ್ಲಿ ಯಾರು ಹೋಗಿ ಕಾಫಿ ಕುಡಿಬಹುದು ಏನೂ ಮಾಡಬಹುದು.

ಇದರಲ್ಲಿ ಬೇಕಾಗುವ ಎಲ್ಲ ಸಾಮಗ್ರಿಗಳು ಸಿಗುತ್ತವೆ ಜನರಲ್ ಸ್ಟೋರ್ ದೂ ಇದೆ.

ಇಲ್ಲೊಂದು ಮದುವೆ ನಡಿಯುತ್ತಾ ಉಂಟು. ಅಮೃತ್ ರಾಜ್ ಮತ್ತು ಧನಲಕ್ಷ್ಮೀ ಅವರದ್ದು.

ಇಲ್ಲಿ ಮಾತ್ರ ಯಾರು ಕಾಣುವ ಹಾಗೆ ಇಲ್ಲ ಮದುವೆಯ ಪ್ರೋಗ್ರಾಮ್ ನೆಡಿತಾ ಇದ್ದ ಹಾಗೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನೋಡಿದ್ರೆ ಹಾಗೆ ಉಂಟು.

ಜೈನರ ಬಸಿದಿಯಲ್ಲಿ ಬಾಹುಬಲಿ ಮೂರ್ತಿಯನ್ನು ನಿಲ್ಲಿಸಿದೆ ಇದು ಶ್ರವಣ ಬೆಳಗೊಳ ಅಥವಾ ಧರ್ಮಸ್ಥಳ ಆಗಿರಬಹು --

ಫ್ಲೈಟ್ ಅಲ್ಲಿ ಹೋಗಬಹುದು ಆ ತರ ಫೆಸಿಲಿಟಿ ಎಲ್ಲಇದೆ ತುಂಬ ಚೆನ್ನಾಗಿ ಇದೆ ನೋಡಲು ಭಾರಿ ಖುಷಿ ಆಗುತ್ತದೆ.

ತುಂಬಾ ದುಡ್ಡು ಕೊಟ್ಟು ಹೇರ್ ಕಟ್ಟಿಂಗ್ ಮಾಡಿದ್ದಂತೆ ಇದೆ.

ಇಲ್ಲೊಂದು ಓಲ್- ತುಂಬ ಒಳ್ಳೆ ಫೇಮಸ್ ಆಗಿರುವ ದೇವಸ್ಥಾನದ ಹಾಗೆ ಕಾಣ್ತಾ ಉಂಟು ಅದರಲ್ಲಿ ಜಾತ್ರಾ ಮಹೋತ್ಸವವು ನೆಡಿತಾ ಇದೆ ತುಂಬಾ ಜನರು ಅದರಲ್ಲಿ--

ಇಲ್ಲಿ ಜನರು ಯಾರು ಕಾಣುವ ಹಾಗೆ ಇಲ್ಲ ಎಲ್ಲಾನು ಉಂಟು ಎಲ್ಲ ಫೆಸಿಲಿಟಿ ಗಳು ಎಲ್ಲ ಕಾಣುತ್ತಾ ಉಂಟು.

ಇಲ್ಲಿ ಒಂದು ಕರ್ನಾಟಕ ಬ್ಯಾಂಕ್ ಇದೆ ಅದರ ಎದುರುಗಡೆ ಒಂದು ಕಾರ್ ನಿಂತಿರುವುದು --

ಇಲ್ಲಿ ಒಂದು ಬೋರ್ಡ್ ಅನ್ನು ಇಟ್ಟಿರುತ್ತಾರೆ ಕೆಳಗೆ --

ಸ್ಕೂಲ್ ಪಕ್ಕದಲ್ಲಿ ಎಲ್ಲ ಫ್ರೀ ಹೆಲ್ತ್ ಕೇರ್ ಕೊಡೋದಕ್ಕಾಗಿ ಜನರು ತುಂಬಾ ನಿಂತಿದ್ದಾರೆ ಮಾಸ್ಕನ್ನೆಲ್ಲ ಹಾಕಿ --

ಇಲ್ಲೊಂದು ಜಾತ್ರಾ ಮಹೋತ್ಸವವು ನಡೆಯುತ್ತಾ ಇದೆ ಇದರಲ್ಲಿ ಜಾರುಬಂಡಿ ಆಮೇಲೆ ಬಲೂನು --

ಇಲ್ಲಿ ಡೇರಿ ಹಾಲು ಎಲ್ಲವೂ ಸಿಗುತ್ತದೆ ಇದು ಕ್ರೀಮ್ ಪರ್ಲೌರ್ ಆಗಿ ಕಾಣತ್ತಾ ಉಂಟು.

ಇಲ್ಲೊಂದು ಜಾತ್ರಾ ಮಹೋತ್ಸವ ನೆಡಿಯುವ ಹಾಗೆ ಕಾಣಿಸ್ತಾ ಉಂಟು ಅದರಲ್ಲಿ ಜಾರುಬಂಡಿ ಲೈಟಿಂಗ್ಸ್ ಮಕ್ಕಳು ಎಲ್ಲರೂ --

ಮೂರು ನಾಲ್ಕು ಫ್ಲೋರ್ ಇನ ಬಿಲ್ಡಿಂಗ್ ಇದೆ ಅದರಲ್ಲಿ ಒಂದು ಕರ್ನಾಟಕ ಬ್ಯಾಂಕ್ ಇದೆ .

ಇಲ್ಲೊಂದು ಗೋಲ್ಡನ್ ದೇವಸ್ಥಾನವಾಗಿ ಇದ್ದಹಾಗೆ ಕಾಣಿಸ್ತಾ ಉಂಟು ಇದು --

ಸೂರ್ಯನ ಬೆಳಕು ತುಂಬಾ ಪ್ರಕಾಶಮಾನವಾಗಿ ಹೊಡಿತಾ ಉಂಟು ಮರಗಳು ಕಾಣುತ್ತದೆ.

ಇಲ್ಲೊಂದು ಬಸ್ ಸ್ಟಾಂಡ್ ಇರುವುದು ಕಾಣುತ್ತದೆ ಇದರಲ್ಲಿ ಆಟೋ ರಿಕ್ಷಾ ಮತ್ತೆ ಸೈಡ್ ಅಲ್ಲಿ ಒಂದು --

ಮತ್ತೆ ಎಲ್ಲ ಆಟವಾಡಲು ಮ- ಹೊಯಿಗೆ ಎಲ್ಲ ಇರುವುದರಿಂದ ಅಲ್ಲಿ ಎಲ್ಲ ಜನಗಳು ಪ್ರೇಕ್ಷಣಿಕ ಸ್ಥಳವೆಂದು ಹೋಗಿ--